ಇದು ಒಂದು ಹೋಟೆಲ್ ಇದೆ ಗೇಟ್ ವೇ ಕರ್ನಾಟಕ ಇದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದೊಂದು ಹೋಟೆಲ್ ನೋಡಲು ತುಂಬ ಚೆನ್ನಾಗಿ --

ಇದೊಂದು ಗಂಡು ದೇವರ ಮೂರ್ತಿಯಾಗಿದ್ದು ಈ ಆದಿಶಕ್ತಿಯ ಮೂರ್ತಿಯಾಗಿದ್ದು ಈ ಆದಿಶಕ್ತಿಯ ಹೆಂಗಸರು ಕೂಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವಿಯನ್ನು ಪೂಜೆ ಮಾಡುತ್ತಿದ್ದಾರೆ ನೋಡಲು ತುಂಬಾ ಕಾಣಿಸುತ್ತಿದೆ.

ಇಲ್ಲಿ ಒಂದು ಭಾವಿ ಈ ಚಿಕ್ಕು ಊರು ಇಲ್ಲಿ ಎರಡು ಜೋಡಿ ಆಗಿರುವ ಮರವಣ್ಣ ಒತ್ತಿ ನಿತಿದ್ದಾನೆ ಮರವನ್ನು ಹತ್ತೂತಿದ್ದಾನೆ ಸುತ್ತೆಲು ಗಿಡಗಳಿಂದ.

ಇದೊಂದು ತುಂಬಾ ದೊಡ್ಡ ದಾದಾ ಮಷೀನ್ ಇಲ್ಲೊಂಡು ಜೆಸಿಬಿ ಯ ಜೆಸಿಬಿ ಮಣ್ಣನು ಕೊರೆದು ಇವಗಳ್ಳನ್ನು ಕಬ್ಬಿಣ ವನ್ನು ಜೋಡಿಸಿ ಇಡುತಾಯಿದೆ. ನೋಡಲು ತುಂಬಾ ಚೆನ್ನಾಗಿ ಕಬಿಸುತ್ತ ಇದೆ .

ಇದೊಂದು ಎತ್ತರದ ಕಟ್ಟಡ ರೀತಿಯಲಿದ್ದು ದೊಡ್ಡ ದಾಗಿ ಗುಡಿ ಆಕಾರವನ್ನು ಹೊಂದಿ ನೋಡಲು ತುಂಬಾ ಚೆನ್ನಾಗಿ ಇದ್ದು ಇದು ಎತ್ತರ--